ಇಲ್ಲಿ ಸ್ವೀಟ್ ಗಳನ್ನು ಪ್ಯಾಕ್ ಮಾಡುತ್ತಿರುವುದು ಕಾಣಬಹುದು ಒಬ್ಬ ಇದರಲ್ಲಿ ಸೆಲ್ಫೀ ತೊಗೊತ್ತಿದ್ದಾನೆ.

ಇದರಲ್ಲಿ ಒಬ್ಬ ಚೇರ್ ಹಾಕಿಕೊಂಡು ಕೂತಿರುವುದನ್ನು ಸಹ ಇಲ್ಲಿ ಕಾಣಬಹುದು.

ಅದರ ಹಿಂದೆ ಒಂದು ಮೆಶೀನ್ ಕೂಡ ಇದೆ ಅಕ್ಕ ಪಕ್ಕ ಬೈಕ್ ಗಳು ಇದಾವೆ.

ಮೀನು ಕಾಣಿಸುತ್ತಿದೆ ಈ ಮೀನು ನೀರಿನಿಂದ ಕೊಚ್ಚಿಕೊಂಡು ಬಂದಿರುವುದಕ್ಕೆ ಕಾಣಿಸುತ್ತಿದೆ.

ಅದರ ಪಕ್ಕ ಜೋಳ ಬೆಳೆದಿರುವುದನ್ನು ಕಾಣಬಹುದು ಮತ್ತೆ --

ಈ ಚಿತ್ರದಲ್ಲಿ ನಮಗೆ ಒಂದು ಎರಡಂತಸ್ತಿನ ಕಟ್ಟಡವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಮಗೆ ವಿಮಾನ ಕಾಣುತ್ತಿದೆ ಈ ವಿಮಾನಕ್ಕೆ.

ಈ ಚಿತ್ರದಲ್ಲಿ ನಮಗೆ ಕೆಂಪು ಬಣ್ಣದ ಒಂದು ಕೋಟೆಯನ್ನು ಕಾಣಬಹುದು.

ಈ ಪೋಸ್ಟ್ ಓಫೀಸಿನ ಮುಂಭಾಗದಲ್ಲಿ ಹಲವಾರು ಬೈಕ್ ಗಳನ್ನು ಪಾರ್ಕಿಂಗ್ ಮಾಡಿದ್ದಾನೇ.

ಈ ಚಿತ್ರದಲ್ಲಿ ನಮಗೆ ನೀರಿನಲ್ಲಿ ಆಡುವಂತವ ಆಟಗಳನ್ನು ನೋಡಬಹುದು.

ಎರಡಂತಸ್ತಿನ ಕಟ್ಟಡ ಕಾಣುತ್ತಿದ್ದೇವೆ ಅದರ ಮುಂದೆ --

ಈ ಹಣ್ಣಿನ ಅಂಗಡಿಯಲ್ಲಿ ತರತರವಾದ ಹಣ್ಣುಗಳು ಕಿತ್ತಳೆ ಹಣ್ಣು ದಾಳಿಂಬೆ ಹಣ್ಣು ಸೇಬು--

ಗೋಡೆಯ ಮೆಲೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ಫೊಟೊ ವನ್ನು ಇಟ್ಟಿದ್ದಾರೆ.

ಕೈಯಲ್ಲಿ ಒಂದು ಹೂವನ್ನು ಇಟ್ಟಿಕೊಂಡಿರುವುದನ್ನು ಕಾಣಬಹುದು.

ಟೋಯ್ಸ್ ಗಳು ಸಿಗುತ್ತವೆ ನೋಡಲು ಚೆನ್ನಾಗಿ ಕಾಣಿಸುತ್ತಿದೆ.

ಒಬ ಸಿಸ್ಟರ್ ನಿಂತು ಇಲ್ಲಿ ಎಲ್ಲ ವೀಕ್ಷಣೆಯನ್ನು ಮಾಡುತ್ತಿದ್ದಾರೆ.